ಹಾಗೂ ಹಲವು ಮರಗಳನ್ನು ಹಚ್ಚಿದ್ದಾರೆ ಹಾಗೂ ಅದರ ಮುಂದೆ ರೋಡ್ ಇದೆ.

ಇದು ಒಂದು ಸಾಮಾನ ಗಳನ್ನು ತೆಗೆದುಕೊಳ್ಳುವ ಮನೆಯಾಗಿದ್ದು ಹಾಗೂ ಇದನ್ನು ವರ್ಣಿಸಿದ್ದಾರೆ ಹೂಗಳಿಂದ.

ಆಸ್ಪತ್ರೆಯೋ ಎಂದು ತಿಳಿಯುತ್ತಿಲ್ಲ ಇದರ ಮುಂದೆ ಒಂದು ಜೀಪ್ ನಿಂತಿದೆ ಅದು ಹಾಗೂ ಅದು ಸರ್ಕಾರಕ್ಕೆ ಸೇರಿರುದ್ದಾಗಿರುತ್ತದೆ.

ಆಗು ಪಕ್ಕದಲ್ಲಿ ಏಕ ಪಕ್ಕದ ಮೈದಾನದಲ್ಲಿ ಏನೋ ಬೆಳೆದಿದ್ದಾರೆ ಹಾಗೂ ಈಕಡೆ ಒಂದು ತೋಟವಿದೆ. ಹಚ್ಚಹಸಿರಿನಿಂದ ಕೂಡಿದೆ.

ನಮಗೆ ಕಾಣುತ್ತಿರುವ ಈ ಚಿತ್ರದಲ್ಲಿ ಒಬ್ಬ ಕ್ರೈಸ್ತ ಧರ್ಮದ ಶಿಕ್ಷಕಿ ಮಕ್ಕಳಿಗೆ ಕಲಿಕಾ--

ಇವು ಗಳನ್ನು ಇಟ್ಟು ಕೊಂಡು ಮಾಡುತ್ತಿದ್ದಾರೆ